ಚಾ ಅಂದ್ರೆ ಎಲ್ರಿಗೂ ಇಷ್ಟ ಆದರೆ ಹೋಟೆಲ್ ಚಾಯ್ ಕ್ಕಿಂತ ಬಂಡಿಯಲ್ ಚಾಯೇ ಚೆನ್ನಾಗಿರುತ್ತೆ.

ಕೋಲ್ಡ್ ಚಾಯ್ ಅವೆಲ್ಲ ನಮ್ಗೆ ಬೇಕಿಲ್ಲಾ ಬಟ್ ಚಾ ಪುಡಿ ಸಕ್ರಿ ಹಾಲು ಅಷ್ಟೇ ಸಾಕು ಶುಂಠಿ ಚಾಯ್ ಅಲ್ಲದ್ ಚಾಯ್ --

ಗೋಲ್ಡ್ ಅಂದ್ರೆ ಚೆನ್ನಾಗಿ ಬಟ್ ವ್ಯಾಲ್ಯೂ ಗೋಲ್ಡ್ ತಗೊಂಡ್ರೆ --